ಅದು ಕಡಿಮೆ ಪ್ರೈಜ್ ಒಳಗ್ ಎಲ್ಲ ಒಣ್ಯಾಗ ಒಂದ್ರ ಒಂದು ಕಿರಾಣಿ ಅಂಗಡಿ ಇದ್ದೆ ಇರತ್ತವ್.

ಮೇಲಿ ಚಾಕಲೇಟ್ ಓರಿಯೋ ಬಿಸ್ಕೆಟ್ .

ಒಳಗು ಹೊರಗು ಮನ್ ಕೃಷಿಯನ್ ಮಂದಿ ಸ್ಪೆಶಿಯಲ್ಲಿ ಕೃಷಿಯನ್ ಮಂದಿ ಒಳ ಹೋಗಿ --

ದೃಶ್ಯ ಇಟ್ ಚಂದ ಕಾಣ್ತೈತಂದ್ರ ಮಂದಿ ಫೋಟೋ ತಕ್ಕೊಳಕ್ಕ ವೀಡಿಯೋಸ್ ಮಾಡಕ್ಕ ಬಾಳ್ ಹೋತಾರ .

ಈಗ ನೀವು ಪಿಕ್ನಿಕ್ ಹೋಗಬೇಕಂದ್ರೆ ಎಲ್ಲಿ ಹೋತ್ತೀರಿ.

ಅಲ್ಲಿ ಏಟಕೊಂದ್ ಆಫರ್ ಇಟ್ಟಿರ್ತವ್ ಮತ್ತ್ ನಿಮ್ಮಗೆ ನೈಟ್ ಸೂಟ್ --

ಮತ್ತೆ ದಾಡಿ ಮೀಶಿ ಎಲ್ಲಾ ಮಾಡ್ಸ್ಕೊತಾರ.

ಈ ಗಾಡಿ ಪಂಚರ್ ಆದ್ರೆ ಎಲ್ಲಿ ಹೋಕಿರಿ ಪಂಚರ್ ರಿಪೇರಿ ಅಂಗಡಿಗೆ.

ಅದ್ರ ಹವಾ ಹೋಗಿರಬೇಕು ಗಾಡಿ ಪಂಚರ್ ಆಗಿರಬೇಕು ಅದ್ರದ ಸರಿ ಮಾಡಕತ್ತನ್.

ಈಗ ನಿಮ್ಮಗ್ ಮಕ್ಕಳಿಗೆ ಸಣ್ಣು ಮಕ್ಕಳಿಗೆ ಅರವಿ ಬೇಕಂದ್ರ ಸಣ್ಣ ಮಕ್ಕಳು ಅರವಿ ಅಂಗಡಿಗ ಹೋಗತ್ತೀರಿ.

ಸ್ಕರ್ಟ್ಗೊಳ ಇಟ್ಟರ್ ಮತ್ತ್ ಮ್ಯಾಲಿ ರೆಡ್ ಕಲರ್ ದು ಸೂಟ್ಗಳು ಇಟ್ಟರ್ ಹುಡುಗರದು.

ಮಕ್ಕಳು ಮದ್ದಿನ ಕೋಳಿ ಸುಸೂರ್ ಬತ್ತಿ ಎಲ್ಲಾ ಹಾರಸ್ಯ ಹತ್ತರ್.

ಏನ್ರಿ ಸುಸ್ತ್ ಆದ್ರ ಅಥವಾ ಮಾತಾಡದಿದ್ದಾಗ ಅಲ್ಲಿ ಕೂತು ಮಾತಾಡಬಹುದು.

ಇಲ್ಲಿ ಎಲ್ಲಾ ರೇಟು ಕಡಿಮ್ಯಾಗೆ ಕೊಡತಾರ್.

ಇಲ್ಲಿ ಗಿಫ್ಟ್ ಕಾರ್ಡ್ಸ್ ಬುಕ್ಸ್ ಪೇನ್ --

ಮತ್ತ್ ಸ್ಟೇಷನರಿ ಬಾಜುಕೆ ಆಟ ಆಡು ಸಾಮಾನುಗಳು ತೋಳಷ್ಯರಿ.

ಮತ್ತ್ ಪ್ಯಾಂಟ್ ಶರ್ಟ್ ಕುರ್ತಾ ಎಲ್ಲಾ ಟೈಪ್ ಅದ್ ಅರಬಿ ಮತ್ತ್ ಎಲ್ಲಾ ಸೈಜ್ ಅದ್ ಅರಬಿ ಸಿಗತ್ತವ್.

ಇದು ಸೇಂಜೋಸಫ್ ಆಪೊ ಆಪೊಸಿಟ್ ರೋಡ್ ಕಡಿ ಆಯ್ತಿ.

ಎಕ್ಸಿಬಿಷನ್ ಅಥವಾ ಒಂದು ಜಾತ್ರೆ ಟೈಪ್ ಐತಿ.

ಇಲ್ಲಿ ಫೋಟೋ ಒಳಗ್ ತೋರ್ಸಿದ್ದು ಒಂದು ಹೋಟೆಲ್ ಉಡುಪಿ ಉಪಹಾರ.

ಇಲ್ಲಿ ಫೊಟೊ ಒಳಗ ತೊರಸಿದ್ದ ಒಂದು ಹೊಟೆಲ ಉಡುಪಿ ಉಪಹಾರ.

ಈ ಸ್ಟೈರ್ಕ್ಸೇ ಯ ಯರಿ ನೆಕ್ಸ್ಟ್ ಜಕ್ಷನ್ ಗೆ ಇಳಿತ್ತಿವಿ.

ಇಲ್ಲಿ ಮಂದಿ ತಮ್ಮದ್ ಟ್ರೈನ್ ನಿಗೆ ಹೋಗೊದು ಬರೋದು ಮಾಡತ್ತರ್.

ಟೇಸ್ಟಿ ಟೇಸ್ಟಿ ವೆರೈಟಿ ವೆರೈಟಿ ಫುಡ್ ಕೂಡ ಆಯ್ತಿ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ --

ಮತ್ತ್ ಕಪಲ್ಸ್ ಎಲ್ಲಾರು ಬರತ್ತರ್ ಮತ್ತು ಎಂಜೋಯ್ ಮಾಡಿ ಹೋಗತ್ತರ್.

ಇದು ಒಂದು ಸೂಪರ್ ಮಾರ್ಕೆಟ್ ಒಳಗ್ ಸೇಲ್ ದ್ ಐಟಮ್ ಗೊಳ್ ಇಟ್ಟರ್.

ಮತ್ತ ಇಲ್ಲಿ ಮಂದಿ ಬಂದು ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ --

ಸ್ಪೋರ್ಟ್ಸ್ ಸಾಮಾನ್ ಇಟ್ಟರ್. ಸ್ಪೋರ್ಟ್ಸ್ ವೆರ್ ಸ್ಪೋರ್ಟ್ಸ್ ಟೀಶರ್ಟ್ ಗೋಳು.

ಗೋಲ್ ಗುಮ್ಮಜ್ ಇದು ಇನ್ನೊಂದು ವರ್ಡ್ ಗೋಲ್ ಗುಮ್ಮಬದ್.

ಯಾರ ಯಾರ ಮಕ್ಕಳಿಗೆ ಓದಾಕ್ ಆಗಂಗಿಲ್ಲಾ ಅವ್ರು ಬಂದು ಫ್ರೀ ಎಜುಕೇಶನ್ ತೋಗೊಬಹುದು.

ಈ ಫೋಟೋ ಒಳಗ್ ಇರೋದು ಒಂದು ಡ್ಯಾನ್ಸ್ .

ಇದು ನಿಯರ್ ಬಸ್ ಸ್ಟಾಂಡ್ ಕಡಿ ಬರತೈತಿ.

ಅಹ್ ಫೈವ್ ಸ್ಟಾರ್ ಆಯ್ತಿ ಬಿಜಾಪುರ್ ಒಳಗ್.

ಎಲ್ಲಾ ಎ.ಸಿ. ಒಳಗ್ ಮತ್ತು ಡೋಲ್ಬಿ ಸೌಂಡ್ ಎಫೆಕ್ಟ್ ಒಳಗ್ ಕೇಳಸ್ತೈತಿ.

ಇಲ್ಲಿ ಬಿಸಿ ಬಿಸಿ ಚಾಯಿ ಕಾಫಿ .

ಅಹ್ ಇದು ಇದು ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ಹೇಳಬಹುದು ನಾನ.

ಅಹ್ ಇಲ್ಲಿ ಬಹಳ ಮಕ್ಕಳಿಗೆ ಸಿಸ್ಟಮ್ಯಾಟಿಕ್ ಒಳಗ್ ಕಲಿಸ್ತರ್.

ಅಹ್ ಇದು ಗಾಂಧಿ ಚೌಕ್ ಕಡಿ ಬರತೈತಿ ಇಲ್ಲಿ ಯಾರುಯಾರು ಪೆಟ್ರೋಲ್ ಹಾಕ್ಸೋದಿರತೈತಿ ಅವ್ರ ಬಂದು--

ಪೆಟ್ರೋಲ್ ಹಾಕಸ್ತಾ ಇರ್ತಾನ್ ಗಾಡ್ಯಾಗ್ ಮತ್ತ್ ಯಾರು ಯಾರದು ಕ್ ಕಾರ್ ಡೀಸೆಲ್ ಹಾಕ್ಸೋದಿರತೈತಿ ಅವ್ರು ಬಂದು --

ಹೆಚ್ಚು ಆಸ್ ಹೆಚ್ಚು ಆಸೆ ತೋರ್ಸ್ ಹತ್ತರ.

ಇದು ಪ್ಯಾಟಿಲ ಪ್ಲಾನೆಟ್ ಸನೀಪ ಬರತೈತಿ ಮತ್ತ ಇಲ್ಲ ಸರ್ವಿಸು ಭಾಳ ಚೊಲೋ ಅಯ್ತಿ.